ಮತ್ತೆ ಅದೊಂದ್ ಥರ ಚಿಕು ಬುಕು ಚಿಕು ಬುಕು ಸೌಂಡ್ ಡೇ ಒಂತರ ಚಂದ ಹಂಗೆ ಟ್ರೈನ್ ಜರ್ನಿ ಮಾಡ್ತಾ ಇರ್ಬೇಕು

ಅದೊಂದ್ ಥರ ಚಂದ ಕಾರ್ಡ್ ಬೋರ್ಡ್ ಶೀಟು ಎಲ್ಲ ತೊಗೊಂಡು ನಾವೇ ಕಟ್ ಮಾಡಿ ಡಿಸೈನ್ ಮಾಡದು ಇಲ್ಲ ಡ್ರಾಯಿಂಗ್ ಬಿಡ್ಸದು ಹೀಗೆ ತುಂಬಾ ಯೂಸ್ ಮಾಡ್ತಿದ್ವಿ.

ಚರ್ಚ್ ಗೆ ತುಂಬಾ ಜನ ಯಾಕ್ ಹೋಗ್ತಾರೆ ಅಂದ್ರೆ ಪ್ರೇಯರ್ ಮಾಡಕ್ಕೆ ನಾನು ಚರ್ಚ್ ಗೆ ಹೋಗ್ತಾ ಇರ್ತೀವಿ ಮೈಸೂರ್ ಅಲ್ಲಿ ಎಷ್ಟೋ ಚರ್ಚ್ ಇದೆ ಒನ್ ಆಫ್ ದ ಫೇಮಸ್ ಚರ್ಚ್ ಅಂದ್ರೆ ಸೆಂಟ್ ಫಿಲೋಮಿನಾ ಚರ್ಚ್

ಈಗ ನಿಮಗೆ ಎಲ್ಲ ಗೊತ್ತು ಯಾವದೇ ಫನ್ಕ್ಷನ್ ಆದ್ರೂ ಸ್ಪೀಕರ್ ಬೇಕೇ ಬೇಕು

ಪೆಟ್ರೋಲ್ ಬಂಕ್ ಅಲ್ಲಿ ಆ ತುಂಬಾ ಇಂಡಿಯಾ ದಲ್ ಅಂತೂ ಪೆಟ್ರೋಲ್ ಬಂಕ್ ತುಂಬಾ ಜಾಸ್ತಿನೇ ಇದೆ ಯಾಕಂದ್ರೆ ಎಲ್ಲಾರ್ ಹತ್ರನು ಇವಾಗ ಗಾಡಿ ಇದೆ ನಿಮಗೆ ಗೊತ್ತು ಟೂ ವಿಲರ್ ಫೋರ್ ವಿಲರ್ ಎಲ್ಲಾ ಇಟ್ಕೊಂಡಿದ್ದಾರೆ

ಆ ವೆನಿಲಾ ಪೈನಾಪಲ್ ಸ್ಟ್ರಾಬೆರಿ ಅದ್ರಲ್ ಅಂತೂ ಚಾಕಲೇಟ್ ಕೇಕ್ ಅಂತೂ ನಂಗ್ ಸಕತ್ ಇಷ್ಟ

ಎಲ್ಲರಿಗೂ ಹೂ ಅಂದ್ರೆ ಇಷ್ಟ ಆಗತ್ತೆ